ಇಲ್ಲಿ ಕಂಡುಬರುವುದು ಏನ್ ಏನಂದರೆ ಇಲ್ಲಿ ಕಲರ್ ಪೇಪರ್ ಗಳನ್ನು ತಗೆದುಕೊಂಡು ಅಲ್ಲಿ ಇದನ್ನ ಇಟ್ಟಿದೀವಿ ಅಲ ಡಿಸೈನ್ ಮಾಡಿ ಕಟ್ ಮಾಡಿ ಅಂಟಿಸಿ.

ಈ ಚಿತ್ರದಲ್ಲಿ ಕಂಡುಬರುವುದೇನಂದರೆ ಇದು ವಿಮಾನ ನಿಲ್ದಾಣವಾಗಿದೆ ಅಲ್ಲಿ ಮೋಡ ಮೋಡವಾಗಿದೆ ಅಲ್ಲಿ ಮಳೆ ಬರುವ ವಂತೆ ಕಾಣುತ್ತದೆ. ಅಲ್ಲಿ ಒಂದು ಗುಡ್ಡ ಇದೆ.

ಆ ವಿಮಾನ ವಿಮಾನ ನಿಲ್ದಾಣದಲ್ಲಿ ವಿಮಾನ ನಿಂತಿದೆ ಬಹಳ ಪ್ರಯಾಣಿಸುವ ಜನರು ಇದ್ದಾರೆ .]

ಈ ಚಿತ್ರದಲ್ಲಿ ಕಂಡುಬರುವುದೇನೆಂದರೆ ಇಲಿ ಬಿಲ್ಡಿಂಗ್ ನ್ ಮುಂದೆ ಹಚ ಹಸಿರು ಆಮೇಲೆ --

ಈ ಚಿತ್ರದಲ್ಲಿ ಕಂಡುಬರುವುದೇನೆಂದರೆ ಈ ಚಿತ್ರದಲ್ಲಿ ಕಂಡುಬರುವುದೇನೆಂದರೆ ಈ ಚಿತ್ರದಲ್ಲಿ ಕಂಡುಬರುವುದೇನೆಂದರೆ ಸುತ್ತಮುತ್ತ ಕಾಡುಗಳಿವೆ ಮಧ್ಯಪ್ರದೇಶದಲ್ಲಿ ಹಚ್ಚಹಸಿರಿನಿಂದದ ತುಂಬಿರುವ--

ಕಾಡು ತರ ಇದೆ ಇಲ್ಲಿ ಬಹಳ ಮೆಟ್ಟಿಲುಗಳಿವೆ ಮೆಟ್ಟಿಲು ಹತ್ತಿರ ಗಿಡಗಳಿದೆ ಆ ಗಿಡದ ಪಕ್ಕ ಒಂದು ದೋಡದ --

ಅಲ್ಲಿ ಕೆಂಪು ಬಣ್ಣವನ್ನು ಮತ್ತು ಅಲ್ಲಿ ಬಹಳ ವೆಕ್ತಿಗಳು ನಿಂತಿದೆಯೇ ಟೋಪಿ ಅಕುಕೊಂಡು ಒಂದು ಗುಂಪಿನಲ್ಲಿ ನಿಂತಿದ್ದಾರೆ ಆ ಆಫೀಸ್ ಹೆಚ್ಚು ಹಸಿರು ನಿಂದ ತುಂಬಿ ಕೊಂಡಿದೆ.

ಇಲ್ ಷ್ಟಪ ಬೈ ಷ್ಟಪ ಮನೆ ಇದಾವೆ ಆಮೇಲೆ ಬಹಳ ಬಿಲ್ಡಿಂಗಗಳಿದವೇ ಚೆನ್ನಾಗಿ ಕಾನಿಸ್ತಾಇದೆ ಮತ್ತೆ ಬಿಸಿಲ ಇದೆ ಸುತ ಮುತ್ತಾ ಮರಗಳಿದವೇ .

ಈ ಚಿತ್ರ ಈ ಚಿತ್ರದಲ್ಲಿ ಕಾಣುವುದೇನೆಂದರೆ ಅದು ಒಂದು ಆಫೀಸ್ ಅಂತೆ ಕಾಣುತ್ತಾಯಿದೆ ಮತ್ತು ಅದು ಗ್ಲಾಸ್ ಗಳಿಂದ ಬರಿ ಮಣ್ಣು.--

ಈ ಚಿತ್ರದ್ಲಲಿ ಕಂಡು ಬರುವುದೇನೆಂದರೆ ಇಲ್ಲಿ ಒಂದು ಜಾತ್ರೆ ಯಂತೆ ದೇವಸ್ಥಾನದ ಸಂಭ್ರಮ ಸಡಗರ ನಡಯುತದೆ ಲ್ಲೇ ಬಹಳ ಲೈಟ್ ಆ ಗೋಪುರಕೆ ಲೈಟ್ಗಳ್ನು ಹಾಕಿ ಬಹಲ್ ಅಲಂಕರಿಸಿ --

ಚಿತ್ರದಲ್ಲಿ ಈ ಚಿತ್ರದಲ್ಲಿ ಕಂಡುಬರುವುದೇನೆಂದರೆ ಇದು ಒಂದು ನೃತ್ಯದ ಶಾಲೆಯಾಗಿದೆ ಆ ನೃತ್ಯದ ಶಾಲೆಯಲ್ಲಿ ಬಹಳ ವ್ಯಕ್ತಿಗಳು ಕೆಂಪ